ಅದೊಂದು ಶಾಖೆ ತರಾ ಕಾಣಸ್ತಾ ಇದೆ ಬ್ರಾಂಚ್ ತರಾ ಕಾಣಸ್ತಾ ಇದೆ.

ಜನ ಒಂದ್ ಐದ್ ಆರ್ ಜನ ಇದ್ದಿದ್ ನೋಡ್ರೆ ಯಾವ್ದೋ ಒಂದು--

ಹಾಳ ಮಾಡ್ಬಾರ್ದು ಈ ನೇಚರ್ ನ.

ಆ ಬ್ಯಾಂಕ್ ಮ್ಯಾನೇಜರು ಕ್ಲೋಸ್ ಮಾಡ್ಕೊಂಡ್ ಹೋದ್ಮೇಲೆ ಥು ಯಾಕ್ ಆರು ಇಲ್ ದುಡ್ ಇತ್ನಪ್ಪ ಹೇಳಿ ಯೋಚ್ನೆ ಮಾಡ್ತಾ ಇದ್ದ.

ಒಂದಷ್ಟ್ ಜನ ಮೂರ್ ಜನ ಬುಕ್ ತಕೊಂತ ಇದಾರೆ.

ಯಾವ್ದೋ ಒಂದ್ ಬೈಕ್ ಇದ್ದು ಯಾವ್ದೋ ಒಂದ್ ಸ್ಪೆಂಡರ್ ಬೈಕ್ ತರಾ ಕಾಣಸ್ತಾ ಇದ್ದು.